ಮರಳು ಏಣಿ ಮತ್ ಇತರ ವಸ್ತುಗಳು ಕಾಣಲ್ಪಡುತ್ತಿವೆ ಮೇಲ್ಚಾವಣಿಯಿಂದ ಸೂರ್ಯನ ಕಿರಣಗಳು ಒಳಗೆ ಹಾದು ಬಂದಿರುವುದು ತುಂಬಾ ಸುಂದರವಾಗಿ ಕಾಣಿಸುತ್ತಾ ಇ --

ಸೇತುವೆ ಹಾಗೂ ಪೈಪ್ ಲೈನ್ ಗೆ ಎರಡಕ್ಕೂ ಬಿಳಿಯ ಬಣ್ಣವನ್ನು ಬಳೆಯಲಾಗಿದೆ. ನೀರಿನ ಪೈಪ್ ಲೈನ್ ನ ಕೆಳಭಾಗದಲ್ಲಿ ಸರಿಸುಮಾರು ಬತ್ತಿ ಹೋಗಿರುವ ಒಂದು ನದಿಯನ್ನ ನೋಡಬಹುದಾಗಿದೆ .

ಸೇತುವೆ ರೀತಿಯಲ್ಲಿ ಕಾಣ್ತಾ ಇದೆ ಒಂದು ಆದರೆ ಅದು ಖಂಡಿತವಾಗಿ ದಿನ ಬಳಕೆಯ ವಾಹನ ಅಥವಾ ಪಾದಾಚಾರಿಗಳು ಬಳಸುವಂತಹ ಸೇತುವೆ ಕಂಡಿತ ಅಲ್ಲ